ಈಗಿನ ವಾತಾವರಣಕ್ಕೆ ಕಾರ್ ಗಳ್ ಬೇಕೇ ಬೇಕ ಒಳ್ಳೆ ಏರಿಯಾದ ಜನನು ಬಾರಿ ಚೆನ್ನಾಗಿ ಇರ್ಬೇಕು.

ಪೊಲೀಸ್ ಬಗ್ಗೆ ಎಂಥ ಹೇಳೋದು ಪೊಲೀಸ್ ಎಲ್ಲ ಒಳ್ಳೆ ಡ್ಯೂಟಿ ಮಾಡಬೋದು ಮಾಡತಾರೆ ಬಿಡಿ ಒಳ್ಳೆ ಡ್ಯೂಟಿ ನೇ ಅವರದೆಲ್ಲ ಒಳ್ಳೆ ವರ್ಕ್ ಒಳ್ಳೆ ಸಂಬಳ ಇದೆ ಒಳ್ಳೆ ಗಿಂಬಳ ಇದೆ .

ಇದು ಒಳ್ಳೆ ಬೆಳೆ ಕೃಷಿ ರೈತರು ಬೆಳೆಯೋಕ್ಕೆಬಾರಿ ಚೆನ್ನಾಗ್ ಮಾರ್ಕೆಟು ಸಿಗುತ್ತೆ ಸೀಜನ್ ಲೆಲ್ಲ ಇದು ಬಾರಿ ಬೇಡಿಕೆ ಇರುತ್ತೆ ದೀಪಾವಳಿಲಿ ನವರಾತ್ರಿಲಿ .

ಪೆನ್ಸಿಲ್ ಲು ಬೇಕು ಪ್ರತಿಯೊಂದು ಬೇಕೀಗ ಹಾಲ್ ಮಾಡುವೆ ಜಾಸ್ತಿ ತಂದಿದಿಕ್ಕಿಂತ ಬರೆಯೋದಕ್ಕಿಂತ.